ಇದು ಒಂದು ಮಕ್ಕಳ ಬಟ್ಟೆ ಖರೀದಿಸುವ ಅಂಗಡಿಯಾಗಿದೆ ಇಲ್ಲಿ ಹಲವಾರು ರೀತಿಯ ಅಥವಾ ಬಗೆ ಬಗೆಯ ಮಕ್ಕಳ ಉಡುಪುಗಳು ಕಾಣಿಸುತ್ತಿದೆ.

ಇದೊಂದು ಕಾಲೇಜು ಆವರಣವಾಗಿದೆ ಹಾಗು ಮೈದಾನವಾಗಿದೆ.

ಹೂ ನಿಂತಿದೆ ಪಕ್ಕದಲ್ಲೆ ಒಂದು ಮರವು ಕಾಣಿಸುತ್ತಿದೆ.

ಇದೊಂದು ವೀಕ್ಷಣೆಯ ಸ್ಥಳವಾಗಿದೆ. ಕಲ್ಲಿನಿಂದ ಆವೃತ್ತಗೊಂಡಿರುವ ವೀಕ್ಷಣೆಯ ಸ್ಥಳವಾಗಿದೆ. ಮುಖ್ಯದ್ವಾರದಲ್ಲಿ--

ನಾಲ್ಕು ಗೋದಿ ಬಣ್ಣದ ಡಬ್ಬಗಳು ಕಾಣಿಸುತ್ತಿದೆ. ಇದು ಆಕರ್ಷಣೆಯವಾಗಿ ಕಾಣಿಸುತ್ತಿದೆ.

ಇದೊಂದು ಆಟದ ಮೈದಾನವಾಗಿದೆ. ಇಲ್ಲೊಂದು ವಾಹನವೂ ನಿಂತಿದೆ. ಒಂದು ಕಂಬವೂ ಕಾಣಿಸುತ್ತಿದೆ ಹಾಗು--